ಕಂಡುಬರುವುದು ಏನಂದ್ರೆ ಈ ಹಿಂದುಗಡೆ ನೋಡಿದ್ರೆ ಇಬ್ಬರು ಯುವಕರು ಆ ಕಡೆ ಚಲಿಸುತ್ತಿರುವುದು ಎಂದು ಕಂಡುಬರುತ್ತದೆ ಏಕೆಂದರೆ ಆ ಯುವಕ __

ಈ ದೃಶ್ಯದಲ್ಲಿ ಎದ್ದು ಕಂಡುಬರುವುದೇನೆಂದರೆ ಇದು ಒಂದು ನದಿಯ ಮೇಲಿರುವ ಒಂದು ಬ್ರಿಜ್ ಎಂದು ಹೇಳಬಹುದು ಯಾಕಂದ್ರೆ ಒಂದೂರಿಂದ ಇನ್ನೊಂದು

ಈ ದೃಶ್ಯದಲ್ಲಿ ಎದ್ದು ಕಂಡುಬರುವುದೇನೆಂದರೆ ಇದೊಂದು ಸ್ವಿಮ್ಮಿಂಗ್ ಪೂ ರಿ ಸುಮಾರು ಜನ ಆಟ ಆಡ್ತಿದ್ದಾರೆ. ಹುಡುಗರು-ಹುಡುಗಿಯರು ಜಮಾಯಿಸಿದ್ದಾರೆ ಏಕೆಂದರೆ ಇಲ್ಲಿ--

ಈ ದೃಶ್ಯದಲ್ಲಿ ಎದ್ದು ಕಂಡು ಬರುವುದು ಏನೆಂದರೆ ಇದು ಒಂದು ಪ್ರಯಾಣಿಕರು ಬಸ್ ಒಂದು ಶಾಲೆಯಲ್ಲಿ ಇರುವ ಒಂದು ಬಸ್ ಅಂತ ಹೇಳಬಹುದು. ಏಕೆಂದರೆ ಇದು ಒಂದು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು --

ಆದರೆ ಇಬ್ಬರು ಯುವಕರು ನಿಂತು ಅಲ್ಲಿ ಏನೋ ಡಿಸ್ಕಶನ್ ಮಾಡುತಿದ್ದರು ಒಬ್ಬರು ನಮಗೆ ಅಚ್ಚುಕಟ್ಟಾಗಿ ಕಂಡುಬರುತಿದ್ದೆ. ಆದರೆ ಅದರ ಹಿಂದಗಡೆ

ಹತ್ತಿರದಲ್ಲಿ ಕಂಡು ಬರುವುದೇನೆಂದರೆ ಒಂದು ಟೆಂಪಲ್ ಅಂತ ಹೇಳ್ದಬುದು. ಆದರೆ ಇದೊಂದು ದೇವರ ಗುಡಿ ಅಂತ ಹೇಳ್ಬಹುದು .ಆದರೆ ಆ ದೇವರ ಗುಡಿಮೇಲೆ ನೋಡಿದರೆ ಒಂದು ದೇವರ ರೂಪದ ರೂಪದ ಮುಂಭಾಗದಲ್ಲಿ ನೋಡಿದರೆ ಸುತ್ತ ಮುತ್ತ ಪರಿಸರ ಇಟ್ಟುಕೊಂಡು--

ಈ ದೃಶ್ಯದಲ್ಲಿ ಎದ್ದು ಕಂಡುಬರುವುದೇನೆಂದರೆ

ಈ ದೃಶ್ಯದಲ್ಲಿ ಎದ್ದು ಕಂಡು ಬರುವುದೇನೆಂದರೆ ಇದು ಸ್ವಚ್ಛ ಭಾರತ್ ಮೈಸೂರ ಅಂತ ಹಾಕಿದ್ದಾರೆ ಸ್ವಚ್ಛ ಭಾರತ್ ಮೈಸೂರ ಅಂದ್ರೆ ಇಲ್ಲಿ ಸ್ವಚ್ಛತೆನು ಕಾಪಾಡ್ಲಿ ಅಂತ ಹೇಳತ್ತಿದೆ ಮೇಲಗಡೆ ನೋಡಿದ್ರೆ ಕಸದ ಚೀಲ --